ಕಪ್ಪು ಕಲರ್ ಬ್ರಷ್ ನಿಂದ ಕಾರ್ ಟಯರನ್ನು ಉಜ್ಜುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಗ್ಯಾರೇಜ್ ಇದೆ.

ಗೇಟ್ ನ ಮುಂದೆ ಕೆಂಪು ಬಣ್ಣದ ಚೇರಿದೆ.

ಅಪಾರ್ಟ್ಮೆಂಟ್ ಮುಂದೆ ಮೂರು ಟೆಂಟ್ ಹಾಕಿದ್ದಾರೆ.

ಅ ಕಾಲೇಜಿನ ಗೋಡೆಯ ಬಣ್ಣ ಬಿಳಿ ಹಾಗು ಕೆಂಪು ಆಗಿರುತ್ತದೆ.

ಅದರ ಮೇಲೆ ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜು ಆಗಿರುತ್ತದೆ.

ಈ ಚಿತ್ರದಲ್ಲಿ ಒಂದು ಗ್ಯಾರೇಜ್ ಇದೆ.

ಮೆಟ್ಟಿಲಿನ ಪಕ್ಕದಲ್ಲಿ ಹಳದಿ ಬಣ್ಣದ ಬ್ಯಾರಿಕೆಡ್ ಇದೆ.

ಮಸೀದಿಯ ಪಕ್ಕ ತಳ್ಳುವ ಗಾಡಿ ನೀಲಿ ಕಲರ್ ಆಗಿರುತ್ತದೆ.

ಆ ಆಫೀಸ್ನಲ್ಲಿ ಕೆಂಪು ಬಣ್ಣದ ಚೇರುಗಳಿವೆ.

ಆ ಪ್ರಾವಿಜನ್ ಸ್ಟೋರ್ ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ.

ಈ ಚಿತ್ರದಲ್ಲಿ ಒಂದು ರಸ್ತೆ ಇದೆ.

ಮನುಷ್ಯರ ಮುಂದೆ ಅರಿಶಿಣ ಬಣ್ಣದ ಗ್ರಿಲ್ ಇದೆ.

ಈ ಚಿತ್ರದಲ್ಲಿ ಒಂದು ಬುಕ್ ಇನ ಸ್ಟೋರ್ ಇದೆ.

ಫ್ಯಾನಿನ ಪಕ್ಕದಲ್ಲಿ ಒಂದು ಬಲ್ಬ್ ಇದೆ.

ನಾಯಿಗಳ ಹಿಂದೆ ಮೂರು ಜನರು ಕೂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಆಫೀಸ್ ಇದೆ.

ಬೋರ್ಡಿನ ಮುಂದೆ ಕೆಂಪು ಕಲರ್ ಗೇಟ್ ಇದೆ.

ಆ ಆಪೀಸ್ ನಲ್ಲಿ ಒಂದು ಕ್ಯಾಬಿನ್ ಇದೆ.

ಮಹಿಳೆ ಹಿಂದೆ ನೀಲಿ ಬಣ್ಣದ ಗಾಜಿನ ಗೋಡೆ ಇದೆ.

ಈ ಚಿತ್ರದಲ್ಲಿ ಒಂದು ಹಣ್ಣಿನ ಅಂಗಡಿ ಇದೆ.

ಆ ರೋಡಿನಲ್ಲಿ ಲೈಟು ಕಂಬ ಇದೆ.

ಈ ಚಿತ್ರದಲ್ಲಿ ಒಂದು ಹಾಲಿನ ಡೈರಿ ಇದೆ.

ಆ ಅಂಗಡಿಯಲ್ಲಿ ಒಂದು ಟೇಬಲ್ ಇದೆ.

ಆ ಟೇಬಲಿನ ಮೇಲೆ ಹಳದಿ ಬಣ್ಣದ ಡಬ್ಬವನ್ನು ಇಟ್ಟಿದ್ದಾರೆ.

ಒಂದು ಅಂತಸ್ತಿಗೆ ನೀಲಿ ಬಣ್ಣವನ್ನು ಬಳದಿರುತ್ತಾರೆ.

ಕಟ್ಟಡದ ಮೇಲೆ ಕಿತ್ತುರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಎಂದು ಬರದಿದ್ದಾರೆ.

ಅದು ಹಸಿರು ಬಣ್ಣದ ಬಾಗಿಲು ಆಗಿದೆ.